ಹ ಎಲ್ಲಾರತ್ರ ಮಾತಡತಿನಿ ಆಮೇಲೆ ಅಮ್ಮಾನ್ ಅಪ್ಪನತ್ರ ಒಂದಸತಿ ಅಮ್ಮಾನತ್ರ ಒಂದಸತಿ ಅಕ್ಕನತ್ರ ಒಂದಸತಿ ಅಂದ್ರೆ ಆಗೋಲ್ಲ ಅದಕ್ಕಂತಾ. ಹಾ ಸರಿ ಎಲ್ಲಾರತ್ರ ಒಂದೇ ಸತಿ ಮಾತಾಡಿಸ್ತೀನಿ.

ಹ ಎಲ್ಲರೂ ಚೆನ್ನಾಗಿದಾರೆ, ನಿಮ್ ಮನೆಯಲ್ಲಿ?

ಏಳಿದರೂ ಕೇಳಿದ್ರು ಈ ತರಾ . ಹ್ಮ್ ಹ ಸರಿ ಕಣೆ bye .

Hello.

ಹಾ ನಾನ್ ಆರಾಮ್ ಇದೀನ್ ನೀವ್ ಆರಾಮ್ ಅದಿರೀ?

ಮತ್ತೇನ್ ರೀ ಬ್ಯಾಸ್ಗ್ಯಾಗೆ ಹೆಂಗ್ ನಡೆದೈತ್ ಎಲ್ಲಾ? . ಹಾ ಚೊಲೋ ನಡ್ದೈತ್ ನೋಡ್ರಿ ಹಂಗ.

ಹ್ಮ್ ನಿಮ್ದ್ ಹೊಲ ಏನೊ ತೋಟಾ ಇತ್ತಲ್ ರೀ?

ತೋಟಾ ಎದರ್ ತೋಟ ಇತ್ರಿ? ಹೂವೀನ್ ತೋಟ ಇತ್ತಲ್ಲಾ? ಹೂವೀನ್ ತೋಟದಾಗ ಹೂವಾ ಹಾಕೇವ್ಯಾರೀ ನಾವು ಶಾವಂತ್ಗಿ.

ಹಂತಾವೆಲ್ಲ ಹಾಕೇವ್ ನೋಡ್ರಿ ಸೂರ್ಯಪಾನ ಎಣ್ಣಿ, ಸೂರ್ಯಕಾಂತಿ ಎಣ್ಣಿ ಬೇಕಲ್ರಿ.

ಹ್ಮ್ ಮನೀಗ್ ಬಳ್ಸ್ಯಾಕ್ ಎಣ್ಣಿ ಬೇಕಲ್ರಿ ಅದ್ಕ ಸೂರ್ಯಕಾಂತಿ ಹಾಕೇವ್ ನೋಡ್ರಿ ಈಗ್ ನಾವು.

ತೋಟ್ದಾಗ ಹಾ ಹೆಂಗ್ ಚೊಲೋ ಬರಾಕ್ಕತೈತ್ರಿ ಎಲ್ಲಾ ಬೆಳೆ? ಚೊಲೋ ಮಣ್ಣ್ ನೀರು ಬೇಕ್ ಅದ್ಕ್ ಕೆಟ್ಟ್ ಬ್ಯಾಸ್ಗೆ ನೋಡ್ರಿ ಈಗ್ ರಣ ರಣ ಬಿಸಿಲು ಚುಣುಗುಡ್ತೈತ್ ಹೊರಗ್ ಹೋಗಾಕ್ ಆಗ್ವಲ್ದು.

ಅದಕ್ ನೀರ್ ಬೇಕ ಮತ್ತ್ ನೀರಿಗ್ ಹೆಂಗ ನೀರಾವರಿ ಇಲ್ಲಾ ಬೋರ್ ಹಾಕ್ಸಿರೇನೊ? ಹ್ಮ್ ಬೋರ್ ಹಾಕ್ಸೇವ್ ರೀ ಹೋಲ್ದಾಗ ಬೋರ್ ಐತ್ರಿ.

ಅಲ್ಲ ಬ್ಯಾಸ್ಗ್ಯಾಗ್ ನೀರಾವರಿ ತೋಟಗಾ~ ತೋಟಮಾಡೋದಂದ್ರ ಆಗುದಿಲ್ಲ್ ಬಿಡ್ರಿ.

ಅಯ್ಯೋ ಬಾಳ್ ಅಯ್ಯೋ ಬಿಸ್ಲಾಗ್ ನೀಂದ್ರಾಕ್ ಆಗ್ಲಿಲ್ಲಲ್ಲ. ತೆಂಗ್ ಇವ್ಕೆಲ್ಲ ನೀರ್ ಬಾಳ್ ಬೇಕಾಕೇತ್ ಅಲ್ರೀ. ಹ್ಮ್ ನೀರ್ ವಿಪ್ರೀತ ಬೇಕ್ರಿ ಬರೀ ನೀರ್ ನೀರ್ ಅನ್ನೋದ ಆಗುತ್ ನೋಡ್ರಿ.

ಹ್ಮ್ ಮತ್ತೇನೆನ್ ಹಾಕಿರಿ ನಿಮ್ ತೋಟ್ನಾಗ.

ಈಗ ಸದ್ಯಕ್ ಸೂರ್ಯಕಾಂತಿ ಹಾಕ್ಯಾವ್ರ ಈ ಕಡೆ ಒಂದಿಸ್ಟ ಅದ್ರಾಗ ಬಾಗಾ ಮಾಡ್ ಕೊಂಡೇವ್ ರೀ.

ಶಾವಂತ್ಗಿ ಹೂವ ಹಾಕ್ಯಾವ್ರ ಈ ಕಡೆ ಕೆಳಗ ಗುಲಾಬಿ ಹೂವು ಹಾಕೇವ್ರೀ ಹ ಎಲ್ಲಾರ್ ತರ ಸಲ್ಪ ಸಲ್ಪ ಇರ್ಲಿ ಅಂತ mix ಮಾಡಿ ಹಾಕೇವ್ರೀ.

ಅಂದ್ರೆ ಎಲ್ಲಾ ಮಾರಕ್ ಆಕ್ತೇತಿ ಹಬ್ಬದ್ season ಗ್ ಭಾಳ್ ಎಲ್ಲಾ. ಹ್ಮ್ ಹಾ ಇವಾಗ್ ಹಬ್ಬದ್ season ಒಳಗ ಹೂವ . ಹೋಗ್ತಿರ್ಬೋದಲ್ರೀ ಈಗೂ ಮತ್ ಎಲ್ಲಾ ಮದ್ವಿದ್ ಅಲ್ಲ ಈಗ. ಹ್ಮ್ ಯಾವ್ season ಒಳ್ಗ ಆದ್ರೂ ಪೂಜೆಯ ದಿನ ಬೆಕಾಗಿತ್ತಲ್ರೀ ಬೇಕಾ ಬೇಕ ಆಗ.

ಅಂದ್ರೆ ಎಲ್ಲಾ time ಗೂ ಬೇಕಾಕೋವ್ ಬಿಡ್ರಿ ಹೂವು.

ಬೇಕು ದಿನಾ ಪೂಜೆಗ್ ಬೇಕ ಬೇಕಲ್ರಿ ಹೂವ್ ಇಲ್ದ ಹೆಂಗ್ ಪೂಜೆ. ಪೂಜಾಕ್ ಬೇಕ ಹಾ ಅಲ್ಲ ಮನಿ ಒಳ್ಗೆ ಏನಾ ಕಾರ್ಯಕ್ರಮ ಇದ್ರು ಬೇಕ ಬೇಕ ಹೂವ್ ಇಲ್ದ ಮತ್ತ್ ಮುಂದ್ ಕೆಲ್ಸನೇ ಇಲ್ಲ.

ಮತ್ ಏನ್ ನಿಮ್ದು ಏನ್ ತೋಟ ಐತೆನೊ ನಿಮ್ದ್ ಏನ್ ಇಲ್ಲ ಇಲ್ಲನ್ರೀ ಇನ್ನ್ ಹೆಂಗ್ರೀ.

ನಮ್ದ್ ತೋಟ ಏನ್ ಇಲ್ರೀ ಆದ್ರೂ ನಮ್ದ್ ಬೇರೆ ಆ ಹೊಲ್~ ಹೊಲಾನು ಏನ್ ಹಂತಾ ಹೇಳ್ಕೊಳೊಹಂಗಿಲ್ರೀ ನಮ್ದ್ ಹೊಲಾನೂ.

ಹಿಂಗಾಗಿ ತೋಟಾ ಹಾ ನಿಮ್ದ್ ಐತೆಲ್ಲ ಅದ್ಕ ಖುಷಿ ಅನ್ನುಸ್ತು ಕೇಳಿ ಅದೂ ಹೂವೀನ್ ತೋಟ ಅಂದ್ರ. ಮೊದ್ಲಿನೋರು ಈಗಿನೋರ್ ಯಾರ್ ಕೆಲ್ಸ ಮಾಡಕ್ ಆಗಲ್ಲ ಅಂತ್ ಎಲ್ಲಾರು ಮಾರಕ್ ಕೋಡಾಕ್ ಕುಂತಾರ ನಮ್ಗ ಬೇಕ್ ಅಂತೇಳಿ ನಾವ ಇಟ್ಗೊಂಡೇವ್ ನೋಡು.

ಏನ್ ಬರ್ತೇತಿ ರೊಕ್ಕಾ ಬರ್ತೇತಿ ಒಂದ್ ವರ್ಷ್ ತೀನ್ಬೋದು ಎರ್ಡ್ ವರ್ಷ್ ತೀನ್ಬೋದು ಅತ್ತಾಗಿಂದ ಏನ್ ಮಾಡೊನ್ ಭೂಮಿ ಹೋಕ್ಕೆತಲ್ರೀ ನಮ್ದ ಈಗ ಒಂದ್ foot ಜಾಗ ಬೇಕಂದ್ರ ಕೋಡಾಕ್ ready ಇಲ್ಲ ಯಾರು ಅಂತ ಚೊಲೋ ಜಾಗ ಮಾರಿ ಹೊಟ್ಟಿ ಮ್ಯಾಗ್ ತಣ್ಣೀರ್ ಬಟ್ಟಿ ಹಕ್ಕೋಳೋದ ಐತಿ.

ಅಯ್ಯೋ ಈಗಿಂದ್ ಅಂತ್ರು ಕಾಲಮಾನ ಬಾಳ್ ಸೂಕ್ಷ್ಮ ಆಗ್ ಬಿಟೈತ್ರೀ ಮದ್ಲ. ಈಗಿನ್ ಹುಡ್ಗೂರ್ ಕೆಲ್ಸ ಮಾಡಕ ವಲ್ಲ್ ಅಂತಾರೀ ಬಗ್ಗಿಸಿ ನಾ ವಲ್ವಾ ನೀ ವಲ್ವಾ ಅಂತಾರ್ ಏನ್ ಮಾಡೋದ್ ಐತ್ ಅವ್ರು. ಹಾ ಈಗ ಬಿಸ್ಲೀಗ ಅಂತ್ರು ನಾ ಯಾಕ ಅಂತಾರ. ಹ್ಮ್ ನಾ ಯಾಕ ಅಂತಾರೀ ಬರೇ ಹರಾಮ್ fan ನಿನ್ ಬುಡಕ ಕುಂದ್ರೋರ್ರಿವ್ರು ಈಗಿನ್ ಮಂದಿ. ಬಿಸಲ್ ಇದ್ರ ಬಿಸಲ್ ಯಾಕ ಮಳಿ ಬಂದ್ರ ಮಳಿ ಹತ್ತೇತಿ ಇದಾ ನೆವಗುಳ್ ಹೇಳ್ತಾರಲ್ರೀ. ಹ್ಮ್ ಹಂಗ ಅದ್ಕ ರೀ ನಾವ ಎನಾರ ಯಾಕ್ ಆಗ್ಲಿ ನಮ್ಮ್ ಕೈಲ್ ಆದಸ್ಟ್ ಮಾಡ್ತೇವ್ ಮುಂದಿನ್ ಮುಂದ್ ನಿಮಗ್ ಬಿಟ್ಟಿದ್ ಪಾ ಏನರ ಮಾಡ್ಕೋರಿ ನಾವಂತು ಚೊಲೋತ್ನಂಗ ಬೆಳ್ಸೇವಿ.

ಕಾಪಾಡ್ ಕೊಂಡ್ ಹೋಗೋದ್ ನಿಮ್ದ್ ಇದ ಧರ್ಮಾ ಅಂತ್ ಹೇಳಿ ಬಿಟ್ಟೆವ್ ನೋಡ್.

ಹೌದ್ರಿ ಈಗ ಮದ್ಲಿನ್ ಮಂದಿ ಹಂಗ ಹಿರ್ಯಾರ ಹಂಗ ಭೂಮಿ ಅಗ್ದು ಹೊಲಾ ಆತು ಮಾಡ್ಕೊಂಡ್ ಹೋಗುದ್ ಆಗುದಿಲ್ರೀ ಈಗಿನೋರ್ಗ. ಹ್ಮ್ ಈಗ್ ಮನ್ಯಾಗಿಂದ ಮಾಡಾಂಗಿಲ್ರೀ ಲಗು ಸರಕ್ನ.

ಹ್ಮ್ ಇನ್ನ್ ಹೊರಗ್ ಬಿದ್ದ್ ಬಿಸ್ಲಾಗ ಮಳ್ಯಾಗ ತಂಡ್ಯಾಗ ಮಾಡ್ ಬಾ ಅಂದ್ರ ಕೇಳ್ಯಾರ ಇವ್ರ್. ಕೇಳ್ಯಾರ್ ಅಯ್ಯೋ ನಮ್ಮನ್ನ ಬಗ್ಗಸ್ತಾರ್ ಅವ್ರು ನೀವ ಮಾಡ್ ಹೋಗ್ರಿ ನಿಮ್ದ್ ಐತ್ ಕೆಲ್ಸ ಅಂತೇಳಿ. ಹೌದ್ ಹೌದ್ ಹೌದ್. ಏ ಚೊಲೋ ಕಾಲ ಕಾಲಕ್ ಮಳಿ ಬೆಳಿ ಎಲ್ಲ ಆಗೋದ್ರಿಂದ ನಮ್ ತೋಟಾನು ಬಚಾವ್ ಆಗೇತ್ ನೋಡ್ರಿ ಈಗ. ಹಾ ಅದೇ ಮತ್ ಎಲ್ಲಾ ನೀವ ಅದ್ನ correct time ಗೆ ಎಲ್ಲಾ ಬಿತ್ತನೆ ಮಾಡೋದು ಅದು ಮಾಡ್ತೀರಾ . ಹಾ ಉದ್ಯೋಗ ದವತಿ ಕೆಲ್ಸಾ. ನಾವ್ ಹೆಂಗ್ ಪೋಷಿಸ್ತೀವಿ ಹಂಗ್ ಫಲಾ ಕೊಡ್ತಾವ್ ಬಿಡ್ರಿ ಅವು. ಹೂವಾ ಕೊಡ್ತಾವ್ ಹೌದ್ರಿ. ಬಿಟ್ಟಿದ್ ಅದ್ ನಾವ್ ಹೆಂಗ್ ಪೋಷಿಸ್ತೀವಿ ಅವ್ಕ್ ಪೋಷಣೆ ಕೊಡ್ತೀವಿ ಹಂಗ್ ಬರ್ತಾವ್ ಅವು. ಒಂದ್ ಹೂವ್ ಉಳಿಯಂಗ್ ಇಲ್ರೀ ಎಲ್ಲಾ ಮರಾಕ್ ಬರ್ತಾವ್ ನೋಡ್ರಿ ಎಲ್ಲಾ ಮಾರಾಟ್ ಆಗಿರ್ತಾವ್.

ಮತ್ರಿ ಬರ್ತೇವಂತ ನಾವು ನಿಮ್ ತೋಟಕ್ ಹಾ.

ಹಾ ಸರಿ okay bye .

ಪದವಿ ಪೂರ್ವ ಶಿಕ್ಷಣ ನಾವೆಲ್ಲರೂ ತಮ್ಮ ಹತ್ತನೇ ತರಗತಿಯನ್ನು ಮುಗಸಿ ಒಂದು ಹೊಸ ಶಿಕ್ಷಣಕ್ಕೆ ಕಾಲಿಡುತ್ತೇವೆ ಅದೆ ಅದೇ ಪದವಿ ಪೂರ್ವ ಶಿಕ್ಷಣ. ಪದವಿ ಪೂರ್ವ ಶಿಕ್ಷಣದಲ್ಲಿ ನಮಗೆ ಯಾವ ರೀತಿಯ ಅದರಲ್ಲಿ ಸುಮಾರು ವಿವಿಧ ರೀತಿಯ ಶಿಕ್ಷಣಗಳು ಇರುತ್ತದೆ. ಒಂದು ವಾಣಿಜ್ಯ ವಿಭಾಗ ಆಗಲಿ ಅಥವಾ ವಿಜ್ನಾನ ವಿಭಾಗ ಆಗಲಿ ಅಥವಾ ಕಲೆಯ ವಿಭಾಗ ಆಗಲಿ ನಮಗೆ ಯಾವುದು ಇಷ್ಟವಿರುತ್ತೋ ನಾವು ಅದಕ್ಕೆ ಸೇರಿಕೊಳ್ಳುತ್ತೇವೆ. ಅದು ಯಾವುದೆ ವಿಭಾಗದಲ್ಲಿ ವಿಭಿನ್ನ ರೀತಿಯ ತ~ ತರಬೇತಿಯನ್ನು ನಮಗೆ ನೀ~ ಅಹ್ ನೀಡುತ್ತಾರೆ. ನಮಗೆ ನಾವು ಹತ್ತನೇ ತರಗತಿಯಲ್ಲಿ ಕಲಿತಿರುವ ಶಿಕ್ಷಣಕ್ಕೂ ಈಗ ಪದವಿ ಪೂರ್ವ ಶಿಕ್ಷಣದಕ್ಕೂ ತುಂಬಾ ವ್ಯತ್ಯಾಸವಿರುತ್ತದೆ. ಮೊದಲನೇ ಒಂದು ತಿಂಗಳಲ್ಲಿ ನಮಗೆ ಆ ಶಿಕ್ಷಣವನ್ನು ಕಲಿಯಲು ತುಂಬಾ ಕಷ್ಟವಾಗಬಹುದು ಅಥ~ ಆದರೆ ಇನ್ನೂ ಮುಂದೆ ಉಳಿದ ಒಂದು ವರ್ಷದಲ್ಲಿ ನಾವು ಆ ಶಿಕ್ಷಣವನ್ನು ಒಳ್ಳೆ ರೀತಿಯ ಒಳ್ಳೆ ರೀತಿಯಲ್ಲಿ ಕಲಿಯಬಹುದು ಆ ಪದವಿ ಪೂರ್ವ ಶಿಕ್ಷಣದ ಜೊತೆಗೆ ನಾವು ತಮ್ಮ ಸ್ನೇಹಿತರೊಂದಿಗೆ ಹೇಗೆ ಹೇಗೆ ವರ್ತಿಸಬಹುದು ಅಥವಾ ಅವರೊಂದಿಗೆ ಹೇಗೆ ಬೆರೆಯಬಹುದು ಎಂಬುದನ್ನು ನಾವು ಕಲಿ~ ಕಲಿಯಬಹುದು ಅಂದರೆ first ಮೊದಲಿಗೆ ನಮಗೆ ತುಂಬಾ ಕಷ್ಟವಾಗುತ್ತದೆ. ಅಹ್ ಅವರೆಲ್ಲ ನಮಗೆ ಹೊಸ ಪರಿಚಿತರು ಅಪರಿಚಿತರಿಂದ ಪರಿಚಿತರಾಗುತ್ತಾರೆ ನಾವು ಅವರೊಂದಿಗೆ ಬೇರೆಯಲು ಪ್ರಾರಂಭಿಸುತ್ತೇವೆ. ಮೊದಲಾ ಕೆಲವು ದಿನಗಳಲ್ಲಿ ಕಷ್ಟವಾದರೂ ಇನ್ನುಳಿದ ಕೆಲವು ದಿನಗಳಲ್ಲಿ ನಮಗೆ ಅವರೊಂದಿಗೆ ಬೆರೆತು ಬೆರೆತು ಅಭ್ಯಾಸವಾಗುತ್ತದೆ. ಈ ಸ್ನೇಹಿತರಿಂದ ನಾವು ಅಥವಾ ಅವರಿಂದ ಕೆಲವು ಕೆಲವೊಂದನ್ನು ನಾವು ಕಲಿಯಬಹುದು ಅಥವಾ ನಮಗೆ ಏನು ಗೊತ್ತಿಲ್ಲವೋ ಅವರಿಂದ ಕೇಳಿ ಕಲಿಯಬಹುದು ನಾವು. ಇದು ಒಂದು ನಮಗೆ advantage ಆಗಿರುತ್ತದೆ. ಮತ್ತೆ ಪದವಿ ಪೂರ್ವ ಶಿಕ್ಷಣ ಅಂದರೆ ನಮಗೆ ಉನ್ನತ ಸ್ಥಾನ ಅಂದರೆ ನಮಗೆ ಯಾವುದೇ ನಾವು ಅಹ್ ಕೆಲಸ ಪಡಿಯಬೇಕಾದರೆ ನಮಗೆ ಖಾಲಿ ತಮ್ಮ ಹತ್ತನೆ ತರಗತಿಯ ಜೊತೆಗೆ ನಮಗೆ ಪದವಿ ಪೂರ್ವ ಶಿಕ್ಷಣವೂ ಒಂದು main ಆಗಿರುತ್ತದೆ ಆ ಪದವಿ ಪೂರ್ವ ಶಿಕ್ಷಣದಿಂದ ನಮ್ಮ ಜೀವನವೂ ಪ್ರಾರಂಭವಾಗುತ್ತದೆ. ಇದ್~ college life ನಲ್ಲಿ ನಾವು ಹಲವಾರು ಪ್ರವಾಸಕ್ಕೆ ಹೋಗುತ್ತೇವೆ ಆ ಪ್ರವಾಸದಲ್ಲಿ ನಾವು ಕೆಲವೊಂದು ಸ್ಥಳವನ್ನು ಅ ಪ್ರವಾಸದಿಂದ ನಾವು ಕೆಲವೊಂದು ಸ್ಥ~ ಸ್ಥಳದ ಬಗ್ಗೆನು ತಿಳಿದುಕೊಳ್ಳಬಹುದು. ಹಾಗೆ ಅದರಲ್ಲಿ ತುಂಬಾ enjoyment ಉ ನಾವ್ ಮಾಡ್ಬಹುದು ಅಹ್ ಹಾಗೆ ನಾವ್ collage life ನಲ್ಲಿ ಕೆಲವೊಂದು sports ಕಾರ್ಯಕ್ರಮವು ಆಗುತ್ತದೆ ಪ್ರತಿ ವರ್ಷ ವರ್ಷವೂ ಆಗುತ್ತದೆ ಅದೆ ಅದರಲ್ಲಿ ಹಲರು~ ಹಲವಾರು ರೀತಿಯ sports ಗಳನ್ನು ಆಯೋಜಿಸಲಾಗುತ್ತದೆ. ಅದರಲ್ಲಿ Kho Kho, Kabaddi ಮತ್ತೆ ಓಟದ ಸ್ಪರ್ದೆ ಆಗಲಿ ಅಥವಾ ಚಂಡು ಎಸೆತ ಆಗಲಿ ಹೀಗೆ ನಾವು ಕಲಿಕೆಯ ಜೊತೆಗೆ ತಮ್ಮ sports ಅಲ್ಲೂ ನಾವು ಬೆರೆಯಬಹುದು. ಹಾಗೆ ಇದರಿಂದ ನಮಗೆ ತಮ್ಮ ದೈಹಿಕಲಿ ನಾವು strong ಆಗ್ತೀವಿ ಮತ್ತೆ ಅಂದರೆ ನಮ್ಗ ವರ್ಷ ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲವು ನಮ್~ ನಾವು ನಮ್ಮ ಸ್ನೇಹಿತರ ಜೊತೆ ಸೇರಿ ಸಂಗೀತ ಕಾರ್ಯಕ್ರಮ ಅಹ್ ಅಥವಾ ನೃತ್ಯ ಕಾರ್ಯಕ್ರಮವಾಗಲಿ ಅಥವಾ ನಾಟಕವಾಗಲಿ ಹೀಗೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ. ಅದರಲ್ಲಿಯೂ ನಾವು ತುಂಬಾ enjoyment ಅನ್ನು ಮಾಡುತ್ತೇವೆ ಎಲ್ಲರು ಒಟ್ಟಿಗೆ ಸೇರಿ. ಇದು ಒಂದು ನಮಗೆ ಕಲಿಕೆಯ ಜೊತೆಗೆ ತಮ್ಮ ಕಲಿಕೆಯ ಜೊತೆಗೆ; ಪದವಿ ಪೂರ್ವ ಶಿಕ್ಷಣವೂ ನಮಗೆ ಎರಡು ವರ್ಷದಾಗಿರುತ್ತದೆ ಆ college life ನಲ್ಲಿ ಹ್ಯಾಗೆ ಮುಗೀತು ಅಂತನೆ ಗೊತ್ತಾಗ್ಲಿಲ್ಲಾ ಈ ಎರಡು ವರ್ಷಗಳು ಅಹ್ ಅದರಲ್ಲಿ ನಾವು ತುಂಬಾ enjoyment ಮಾಡಿರ್ತಿವಲ್ಲ so ಹಾಗೆ ನಮಗೆ ಕಲಿಕೆಯ ಜೊತೆಗೆ ಅದರಿಂದಲು ನಾವು college ಶಿಕ್ಷಣವನ್ನು college ಶಿಕ್ಷಣದ ಕೊನೆಯ ದಿನಗಳು ನಮಗೆ ತುಂಬಾ ತುಂಬಾ ಬೇಸರವಾಗ್ತದೆ. ಅದರಲ್ಲಿ ನಮ್ಮ ಅಹ್ ಬೀಳ್ಕೊಡುಗೆ ಸಮಾರಂಭದ ದಿನವಂತು ಅಹ್ ತುಂಬಾ ಬೇಸರ ಆಗುತ್ತದೆ. so ಇದನ್ನು ತುಂಬಾ ನಾವು ನಮ್ಮ ಮುಂದಿನ ಶಿಕ್ಷಣದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ತುಂಬಾ ನೆನಪಿಸಿಕೊಳ್ಳುವ ಕ್ಷಣವಾಗಿರುತ್ತದೆ.

ನಾನಿವತ್ತು ಮಾತನಾಡಲು ಬ~ ಇಚ್ಚಿಸುವಂತಹ ಒಂದು ವಿಷಯವೇನಂತ ಹೇಳಿದರೆ ಆ ಹವಾಮಾನ. ಹವಾಮಾನಂತ ಹೇಳಿದ್ರೆ ಎಲ್ರಿಗೆ ಗೊತ್ತಿದೆ ಒಂದು ಆದತ್ತಗಿರ್ಬಹುದು ತಾಪಮಾನ ಗಾಳಿಯ ವೇಗ ಮಳೆ ಇತ್ಯಾದಿ ಅಂಶಗಳಿಗೆ ಸಂಭಧಿಸಿದಂತೆ ಒಂದು ಸ್ಥಳದಲ್ಲಿ ಒಂದು ವಾತಾವರಣ ಪರಿಸ್ಥಿತಿ ಆ ಸ್ಥಳವನ್ನು ಹವಾಮಾನ ಅಂತ ಹೇಳ್ತೇವೆ ನಾವು ತಿಳಿಸ್ತೇವೆ. ಹವಾಮಾನ ವಾತಾವರಣ ದಿನದಿಂದ ದಿನಕ್ಕೆ ಅಥವಾ ಗಂಟೆಯಿಂದ ಗಂಟೆಗೆ ಅದು ಬದಲಾಗುತ್ತ ಇರುತ್ತದೆ ನಿಮಗೆ ಗೊತ್ತಿರ್ಬಹುದು. ಒಂದು ಈಗ ಇದ್ದಿದಂತಹ ಹವಾಮಾನ ಏನಿದೆ ಸ್ವಲ್ಪ ಸಮಯ ಬಿಟ್ಟು ಅದು ಇರುವುದಿಲ್ಲ. ಹವಾಮಾನ ನಿಮ್ಗೆ ಅದ್ರಲ್ಲಿ ಏನೇನು ಆ ಒಳಗೊಂಡಿದೆ ಅಂತ ಹೇಳಿದ್ರೆ ಗಾಳಿಯಾಗಿರ್ಬಹುದು, ಮಿಂಚು, ಬಿರುಗಾಳಿ, ಚಂಡಮಾರುತ, ಸುಂಟರಗಾಳಿ, ಮಳೆ, ಆಲಿಕಲ್ಲು, ಹಿಮ ಮತ್ತು ತುಂಬಾ ಆ ತರ ಒಳಗೊಂಡಿರುತ್ತದೆ.

ಒಂದು ಸೂರ್ಯನಿಂದ ಬರುವಂತಹ ಒಂದು ಶಕ್ತಿಯ ಹವಾಮಾನದ ಮೇಲೂ ಪ್ರ~ ಪ~ ಪ್ರಮಾಣ ಪರಿಮಾಣ ಬೀಳುತ್ತದೆ.

ಈಗ ನಾ~ ಈಗಿದ್~ ಈಗಿದ್ದಂತಹ ವಾತಾವರಣ ಏನಿದೆ ಸ್ವಲ್ಪ ಸಮಯ ಬಿಟ್ಟು ಅದು changes ಅದು ಅಂದ್ರೆ ಬೇರೆಯ~ ಬೇ~ ಬೇರೆ ಹವಾಮಾನ ನಿಮ್ಗೆ ಕಾಣ~ ಕಾಣ ಸಿಗುತ್ತದೆ. ಈಗ ನಾವು ಆಹ್ ಬಿಸಿಲು ತುಂಬಾ ಇದೆ. ಅದರಿಂದಾಗಿ ಸ್ವಲ್ಪ ದಿನ ಸ್ವಲ್ಪ ದಿನಗಳು ಬಿಟ್ಟ ನಂತರ ನಿಮಗೆ ಆಹ್ ಮಳೆ ಬರುತ್ತದೆ ಅದಾದ್ ಮೇಲೆ ಚಳಿ ಆ ತರ ತುಂಬಾ ಇದೆ. ಆಹ್ ಪ್ರಪಂಚದಾದ್ಯಂತ ಹವಾಮಾನ ಕೇಂದ್ರಗಳು ವಿವಿಧ ಭಾಗಗಳನ್ನಾ ಅಳೆಯುತ್ತೇವೆ. ಹವಾಮಾನ ಅಳೆಯುವ ವಿಧಾನ ಏನಂತ ಹೇಳಿದ್ರೆ ಗಾಳಿಯ ವೇಗ ಗಾಳಿಯ ದಿಕ್ಕು ತಾಪಮಾನ ಮತ್ತು ಆರ್ಧತ. ಭವಿಷ್ಯಗಾಗಿ ಹವಾಮಾನ ಮುನ್ಸೂಚನೆಗಳನ್ನು ಮಾಡಲು ಜನರು ತುಂಬಾ ಅಂದ್ರೆ ಅಳತೆಗಳನ್ನು ಮಾಡ್ಲಿಕ್ಕೆ ತುಂಬಾ ವಿವಿ~ ವಿವಿಧ ಹವಾಮಾನ ಇಡ್ತಾರೆ ಅದು ಈ ಜನರು ಹವಾಮಾನ ಕರೆಯುತ್ತಿರುವ ವಿಜ್ಞಾನಿಗಳು. ಆ ಈಗಿನ ಕಾಲ~ ಈಗ ನಾವು ನೋಡ್ತಾ ಇರ್ಬಹುದು ಒಂದು ಹವಾಮಾನ ಅಂದ್ರೆ ಬೆಳಿಗ್ಗೆ ಚಳಿಯಾಗುವುದು ಚಳಿ ಇರ್ಬಹುದು ಮಧ್ಯಾಹ್ನ ಬಿಸಿಲು ಅಂದ್ರೆ ಅಹ್ ಬೆಂಗ್ಳೂರು ಕಡೆಯೆಲ್ಲ ಈಗ ಮಳೆ ಆಗ್ತಾ ಇರ್ಬಹುದು. ನಿಮಗೆ ಗೊತ್ತಿರ್ಬಹುದು.

ಅದ್ನ ಅದು ಮಾನವನ ಮಾನವನ ತುಂಬಾ ಪರಿಣಾಮವನ್ನು ಬೀಳುತ್ತದೆ. ಅಂದ್ರೆ ಆ ರೋಗಗಳನ್ನ ಸೃಷ್ಟಿಸೋದಾಗಿರ್ಬೋದು ಆ ತರ ತುಂಬಾ ಇದೆ. ಈಗ ಸೂರ್ಯನ ಏನಿದೆ ತೀವ್ರತೆ ತುಂಬಾ ಜಾಸ್ತಿ ಆಗಿದೆ ಈಗಿನ ಈಗಿನಂತಹ ಸಮಯದಲ್ಲಿ. ಆದ್ರಿಂದಾಗಿ ಮಳೆಯೂ ಬೇಗ ಬರುವಂತಹ ಸಂ~ ಸಂಭವಗಳು ಇದೆ. ಮತ್ತೆ ಬೇರೆ ಕಡೆ ಬೇರೆ ಸ್ಥಳಗಳಲ್ಲಿ ಆದಂತಹ ಒಂದು ಹವಾಮಾನ ವೈಪರಿತ್ಯ ಏನಿದೆ ಅದು ನಮ್ಮಸ ವಾತವರಣದಲ್ಲಿ ಬೇರೆ ಬೇರೆ ಪರಿಣಾಮ ಬೀರುತ್ತದೆ. ಅಹ್ ಹೇಳಿದ್ರೆ ಈಗ ತಮಿಳ್ನಾಡಲ್ಲಿ ಒಂದು ಅಹ್ ಸುಂಟರಗಾಳಿ ಆ ತರ ಎಂತಾದ್ರೂ ಆದ್ರೆ ಈ ಕಡೆ ಮಳೆ ಬರುತ್ತದೆ ಆ ಆತರ ತುಂಬಾ ಇದೆ ಈಗ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಾದಂತಹ ಹವಾಮಾನಗಳು ನಮಗೆ ಕಾಣಸಿಗುತ್ತದೆ. ಈಗ ಮಂಗಳೂರು ಕಡೆ ಅಂತ ಬಂದ್ರೆ ನಿಮ್ಗೆ ಬಿಸಿಲು.

ಅದೇ ನಾವು ಚಿಕ್ಮಗಳೂರು ಅಥವಾ ಮಡಿಕೇರಿ ಅ ತರ ಒಳ್ಳೊಳ್ಳೆ place ಗಳನ್ನೂ ಹೋದರೆ ಅಲ್ಲಿ ನಿಮ್ಗೆ ಚಳಿ ಆಗಿರ್ಬಹುದು ತುಂಬಾ ಅಂದ್ರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಕೂಡ ಚಳಿಯ~ ಚಳಿಯಾದಂತಹ ಅನುಭವ ಆಗ್ತದೆ. ಬೆಂಗ್ಳೂರಲ್ಲಿ ಕೂಡ ಆ ನಮ್ಗೆ ಚಳಿಯೇ ವಾತಾವರಣ ಸಿಗುತ್ತದೆ ಸ್ವಲ್ಪ ಆ ಆ ರೀತಿಯ ವಾತಾವರಣ ನಮ್ಗೆ ಇಲ್ಲಿಸ್~ ಇಲ್ಲಿ ಕಾಣ ಸಿಗುವುದಿಲ್ಲ ಅಂದ್ರೆ ಅಲ್ಲಿಯ ಜನರೇನಿದ್ದಾರೆ ಅದಕ್ಕೆ ಒಳಗೊಂಡಿರುತ್ತಾರೆ. ಅಂದ್ರೆ ಅಲ್ಲಿಯ ಪ್ರದೇಶಕ್ಕೆ ಅಹ್ ಮತ್ತೆ ನಾವು ಜಮ್ಮು ಕಾಶ್ಮೀರ ಆತರೆಲ್ಲ ಹೋ~ ಹೋ~ ಹೋದ್ರೆ ನಮ್ಗೆ ಹಿಮ ಏನಿದೆ ಅದು ಬಿಡುವಂತಹ ಒಂದು ಕಾಣ ಸಿಗುತ್ತದೆ ಅಂದ್ರೆ ಒಳ್ಳೊಳ್ಳೆ place ಗಳಲ್ಲಿ ಸ್ಥಳಗಳೆಲ್ಲಾ ಒಳ್ಳೆದಿರ್ತದೆ ನೋಡ್ಲಿಕ್ಕೆಲ್ಲಾ. ಆ ಚಿಕ್ಮಗಳೂರ್ ಎಲ್ಲಾ ಹೋದ್ರೆ ಹೋದರೆ ನಿಮ್ಗೆ ಅಹ್ ತುಂಬಾ ಹಸಿರಾದಂತಹ ಒಂದು ಗಿಡಗಳಾಗಿರ್ಬಹುದು ಮರಗಳಾಗಿರ್ಬಹುದು ಕಾಣ ಸಿಗುತ್ತದೆ. ನಾವು ಎರಡು ದಿನ ಮೊದ್ಲು ನಾವು ಆ ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲಿ ನಾವೊಂದು ಆಲಿ ಕಲ್ಲು ಮಳೆ ಆದದ್ದಂತಹ ಒಂದು ಸಂಭವವನ್ನು ನೋಡಿರುತ್ತೇವೆ. ಹವಾಮಾನ ಏನಿದೆ ಅದ್ರಲ್ಲಿ ನಿಮ್ಗೆ ಯಾಕೆ ಬದಲಾವಣೆ ಆಗುತ್ತದೆ ಅಂತ ಹೇಳಿದ್ರೆ ಅದು ಸೂರ್ಯನಿಂದ. ಸೂರ್ಯನ ಅತೀ ಹೆಚ್ಚು ಉಷ್ಣತೆಯನ್ನು ಹೊಂದಿರುತ್ತಾನೆ. ಆದ್ರಿಂದಾಗಿ ಅದು ಭೂಮಿಯ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತವೆ . ಮತ್ತೆ ಸಾಗರಗಳು ಮತ್ತು ವಾತಾವರಣ ಭೂ~ ಭೂಮಿಯ ಮೇಲ್ಮಯಿ ಏನಿದೆ ಅದು ಸಾಗರ ಮತ್ತೆ ವಾತಾವರಣದಿಂದ ಪ್ರತಿಭಲಿಸುವ ಒಂದು ಹೀರಿಕೊಳ್ಳುವ ಶಕ್ತಿಯು ಯಾವುದೇ ಪ್ರಮುಖ ಪಾತ್ರ ವಹಿಸುತ್ತದೆ. ಅದೊಂದು ಏನಂತ ಹೇಳಿದರೆ ಅದು Methane ನೀರಿನ ಇಂಗಾಲದ ಡೈಆಕ್ಸೈಡ್ ಎಲ್ಲಾ ಹವಾಮಾನವನ್ನು ಎದುರಿಸಲು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ.

ಮತ್ತೆ ಭೂಮಿ ವಿವಿಧ ಭಾಗಗಳು ಏನಿದೆ ಸೂರ್ಯನಿಂದ ವಿಭಿನ್ನವಾದಂತಹ ಪ್ರಮಾಣದ ಶಾಖವನ್ನು ಪಡೆಯುವುದರಿಂದ ಹವಾಮಾನವು ಸಂಭವಿಸ್ತದೆ ಅಂದ್ರೆ ವಿವಿಧ ಪ್ರದೇಶಗಳಲ್ಲಿ ನಿಮ್ಗೆ ವಿವಿಧ ರೀತಿಯಾದಂತಹ ಒಂದು ಹವಾಮಾನ ಸಿಗುತ್ತದೆ. ಯಾಕಂದ್ರೆ ಅದು ಅದಕ್ಕೆ ನಿಜವಾದ ಕಾರಣ ಏನಂತ ಹೇಳಿದ್ರೆ ಅದು ಸೂರ್ಯ. ಉಷ್ಣವಲಯ ಆಗಿರ್ಬಹುದು ಕೆಲವು ಕಡೆ ಉಲ್ಲೆ ಅಲ್ಲಿ ಏನಂತ ಹೇಳಿದ್ರೆ ಅದು direct ಶಾಖವನ್ನು ಪಡೆಯುತ್ತೆ. ಅದು ಯಾಕಂದ್ರೆ ಚೂರ ನೇರವಾಗಿ ಅವುಗಳ ಮೇಲೆ ಬೀಳುತ್ತಾನೆ ಆದ್ರೆ ಧ್ರುವಗಳು ಕಮ್ಮಿ ಕಡಿಮೆ ಇದ್ರೆ ಶಾಖವನ್ನು ಬಿಡುತ್ತದೆ ಯಾಕಂತ ಹೇಳಿದ್ರೆ ಸೂರ್ಯನ ಕಡಿಮೆ ಕೋನಗಳಿಂದ ಅವುಗಳ ಮೇಲೆ ಹೊಳೆಯುತ್ತಾನೆ. ಬೆಚ್ಚಗಿನ ಗಾಳಿ ತಂಪಾದ ಗಾಳಿ ಹಗುರವಾಗಿರುತ್ತದೆ. ಮತ್ತು ಏರುತ್ತದೆ. ಮತ್ತೆ thermometer ನ್ನು ಬಳಸಿ ಸ್ಥಳದ್ದು ತಾಪಮಾನವನ್ನು ಅಳೆಯಲಾಗುತ್ತದೆ. ಆದ್ರೆ ಕರಿಷ್ಟ ಮತ್ತು ಗನಿಷ್ಟ thermometer ಬಳಸಿಕೊಂಡು ಸ್ಥಳ ಅತೀ ಹೆಚ್ಚು ಮತ್ತು ಕಡಿಮೆ ತಾಪಮಾನವನ್ನು ಅಳೆಯಲಾಗುತ್ತದೆ ನಿಮಗೆ ಗೊತ್ತಿರ್ಬಹುದು. ಮತ್ತೆ ಮಳೆಯ ಮಾಪನವನ್ನು ನಿಮಗೆ ಮಳೆಯ ಪ್ರಮಾಣ ಅಳೆ~ ಅಳೆಯಲು ಬಳಸ್ತೇವೆ. ಅಂದ್ರೆ ಮಳೆಯ ಮಾಪಕ ಏನಿದೆ ಅದು ombrometer ಅಂತ ಹೇಳಿ ಅಥವಾ pyrheliometer ಅಂತ ಹೇಳ್ತೇವೆ.

millimeter ಅಥವಾ centimeter ಘಟಕಗಳನ್ನು ಬಳಸಿಕೊಂಡು ಇದನ್ನು ವ್ಯಕ್ತಪಡಿಸಲಾಗಿದೆ. ಗಾಳಿಯ ವೇಗ ಮತ್ತು ದಿಕ್ಕನ್ನು ಅಳೆಯಲು anemometer ಅನ್ನು ಬಳಸ್ತಾರೆ. ಸ್ಥಳ ಅಳತೆಯನ್ನು ಗಳಿ~ ಗಾಳಿಯಲ್ಲಿನ ತೇವಾಂಶದ ಪ್ರಮಾಣ ಎಂದು ವ್ಯಾಖ್ಯಾನಿಸಲಾಗಿದೆ. ಮತ್ತೆ ಅದನ್ನು hygrometer ಬಳಸಿ ಅಳೆಯಲಾಗುತ್ತದೆ.

hello.

Hi Hi ಬಾಲಾಜಿ.

ಹ ನಾವು full